ಇತಿಚಿನ ದಿನಗಲ್ಲಲಿ ಖಾಸಗಿ ಬಸ್ಗ ಗಳ ಸಂಖ್ಯೆ ಹೆಚ್ಚಾಗಿದ್ದು ಖಾಸಗಿಯ ಒಡೆತನದಲ್ಲಿ ಪ್ರಯಾಣಿಕರನು ಸಾಗಿಸುತ್ತಿರುವ ಬಸ್ಗ ಳು ಇವಾಗಿವೆ .

ಈ ಒಂದು ಚಿತ್ರಣವು ಬಳ್ಳಾರೀ ಚಿತ್ರಣವಾಗಿದ್ದು ಇಲ್ಲಿ ಒಂದು ಬೆಳ್ಳಾರಿ ಟು ಲಿಂಗಸೂರು ಬಸ್

ಪ್ರಯಾಣಕ್ಕೆ ಹೊರಟು ನಿಂತಿದೆ ಹಾಗು ಇದರ ಮೇಲೆ ಕೆ.ಎ ಥರ್ಟಿ ಸಿಕ್ಸ್ ಏಫ್ ಫೋರ್ ಫೋರ್ ಫೋರ್ ಎಂಬ ನಾಮಫಲಕವು ಕೂಡ ಇದೆ.

ಮನೆಯನ್ನು ಕಟ್ಟಿರುವ ಅಥವಾ ಕಟ್ಟುತಿರುವ ದೃಶ್ಯವಿದೆ ಹಲವರಿಗೆ ಮನೆ ಕಟ್ಟುವುದು ಒಂದು ಕನಸು ಆ ಕನಸನ್ನು ಕೆಲವರು ನನಸು ಮಾಡಿಕೊಳುತ್ತಾರೆ .

ಕ್ರಿಶ್ಚಿಯನರು ಅವರ ಧಾರ್ಮಿಕ ಹಬ್ಬಗಳಲ್ಲಿ ಅಥವಾ ಅವರ ಸಮುದಾಯದ ಹಬ್ಬಗಳಲ್ಲಿ ಇಲ್ಲಿ ಬಂದು ಅವರ ಆಚರಣೆಯನ್ನು ನಡೆಸುತಾರೆ .

ಇದು ಬಳ್ಳಾರಿಯ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ನಾವು ಒಂದು ಉದ್ದನೆಯ ಎತ್ತರದ ಸಣ್ಣ ಕಟ್ಟಡವನ್ನು ಕಾಣಬಹುದಾಗಿದ್ದು --

ಇದನ್ನು ಯಾವುದೊ ಒಂದು ಸಮಾರಂಬಕ್ಕಾಗಿ ಅಥವಾ ಯಾವುದೊ ಇಂದು ಆಚರಣೆಗಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ .

ಇದೊಂದು ಬಳ್ಳಾರಿ ಜಿಲ್ಲೆಯ ಚಿತ್ರಣವಾಗಿದ್ದು ಈ ಚಿತ್ರಣದಲ್ಲಿ ಮದುವೆ ಸಮಾರಂಭಕಾಗಿ --

ಇದು ತುಂಗಾಭದ್ರ ಡಾಮಿ ನ ದೃಶ್ಯವಾಗಿದದ್ದು ತುಂಗಾಭದ್ರ ಅಣ್ಣೆ ಕಟ್ಟು ಕೃಷ್ಣನದಿಯ ಉಪನದಿ ಆದ ತುಂಗಾಭದ್ರ --

ಇದೊಂದು ಬಳ್ಳಾರಿಯ ಜೆಲ್ಲೆಯ ಚಿತ್ರಣವಾಗಿದ್ದು ಇದು ಯಾವ್ದೋ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ದೃಶ್ಯವಾಗಿ ಕಾಣುತ್ತಿದೆ ಹಾಗು ಈ ದೃಶ್ಯದಲ್ಲಿ--

ವಕ್ರ ತುಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಜ್ಞಾಮ್ ಕುರುವೆ ದೇವಾ ಸರ್ವ ಕರಿಯೇಷು ಸರ್ವದ .>